ಅದೆ ರೀತಿ ಒಂದು ಕಾಂಪೌಂಡ್ ಕಾಣಿಸ್ತ ಇದೆ.

ಅದೇ ರೀತಿ ಇವ್ಳು ಕೈಗೆ ಬಳಿ ಹಾಕಿದ್ದಾಳೆ.

ಈ ಒಂದ್ ಇಮೇಜ್ ನಲ್ಲಿ ಒಂದು ಕಿಲೆವನ್ನು ತೋರಿಸಲಾಗಿದೆ.

ಅದೆ ಇದು ಒಂದು ಹಳೆ ಕಿಲ್ಲಿ ಅನ್ನು ಕಾಣಸ್ತಾ ಇದೆ.

ಮತ್ತೆ ಎಲ್ಲ ಚಿಕ್ಕ ಗಾಡಿ ಕೂಡ ಇದ್ದಾವೆ ಕಾರ್ ಇದೆ.

ಮತ್ತೆ ಈ ಮಾರುತಿಗೆ ಎರಡ್ ಕ ಬಣ್ಣವನ್ನು ಹಚ್ಚಿದ್ದಾರೆ.

ಹಾ ಮುಂದೆ ಮತ್ತ್ ಲೈಟ್ಸ್ ಬೋರ್ಡ್ ಇದ್ದಾವೆ.

ಮತ್ತೆ ಮ್ಯಾಲೆ ಹೋಗಲಿಕ್ಕೆ ಕೂಡ ಇಲ್ಲಿ ಒಂದು ಹಾದಿ ಕೂಡ ಕಾಣಿಸ್ತಾ ಇದೆ.

ಹೂವಿಲಿಂದ ಮತ್ತು ಬಲೂನ್ಸ್ ಲಿಂದ ಡೆಕೋರೇಷನ್ ಮಾಡಿದ್ದಾರೆ.

ಬಲ್ಲನ್ ಬಲೂನ್ಸ್ ಕಲರು ಅರಿಶಿನ್ ಮತ್ತು ಹಸಿರು ಬಣ್ಣದ ಇದೆ.

ಇಲ್ಲಿ ಈ ಒಂದು ವಿಮಾನಿನಲ್ಲಿ ಕೆಲವು ವ್ಯಕ್ತಿ ಹೋಗುತ್ತಿದ್ದಾರೆ.

ಮತ್ತೆ ಮೇಲೆ ಹೋಗ್ಲಿಕ್ಕೆ ಚಿಡಿ ಕೂಡ ಹಾಕಿದ್ದಾರೆ.

ಅದೇ ರೀತಿ ಈ ಅಂಗಡಿಕ್ತಾ ಹೆಸರು ಜೈ ಭವಾನಿ ಅಂತ ಇದೆ.

ಅದೇ ರೀತಿಯ ಆ ಚಿತ್ರವನ್ನು ತೋರಿಸಲಾಗಿದೆ.

ಒಂದ್ ಚಿತ್ರದಲ್ಲಿ ಒಂದು ಕಟಿಂಗ್ ಶಾಪ್ ತೋರಿಸಲಾಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿ ಹೊರಗಡೆ ನಿಂತಾನೆ.

ಆಫೀಸ್ ಒಳಗಿದ್ದ ಒಂದು ಚೇಂಬರ್ ಚಿತ್ರವಿದೆ.

ಇದೇ ರೀತಿ ಮನೆ ಮೇಲೆ ಇಲ್ಲಿ ಒಂದು ನೀರು ಕುಡಿಯೋಕೆ ಟ್ಯಾಂಕಿ ಇಕ್ಕಿದ್ದಾರೆ.

ಈ ಒಂದ್ ಚಿತ್ರದಲ್ಲಿ ಒಂದು ಜೀಪ ನ್ನು ನಿಂದ್ರಿಸಲಾಗಿದೆ ಒಂದು ಬಸ್ ಸ್ಟಾಪ್ ನಲ್ಲಿ.

ಚಿತ್ರದಲ್ಲಿ ಒಂದು ಫಂಕ್ಷನ್ ಹಾಲ್ ತೋರಿಸಲಾಗಿ--

ಇದು ಒಂದು ಚಿತ್ರದಲ್ಲಿ ಡೆಂಟಿಸ್ಟ್ ಹಾಸ್ಪಿಟಲ್ ತೋರಿಸಲಾಗಿದೆ.

ಯಾವ ರೀತಿ ಅಂದ್ರೆ ಕಿಂಡರ್ ಜಾಯ್ ಬಿಸ್ಕೆಟ್ ಡಾರ್ಕ್ ಫಂಟಾಸ್ಟಿಸ್ --

ಎಲ್ಲರೂ ತಲೆಗೆ ಶೇರವಿ ಹಾಕಿಕೊಂಡು ಪೂಜೆಯನ್ನು ಮಾಡುತ್ತಿದ್ದಾರೆ.

ಹೋಟೆಲ್ನ ಎದ್ರುಗಡೆ ಹಲವಾರು ರೀತಿಯ ಗಿಡ ಕೂಡ ಇದಾವೆ.

ಇಲ್ಲಿ ಒಳಗಡೆ ಕೂಡ ಕೆಲ ವ್ಯಕ್ತಿ ಕುಂತಿದ್ದಾರೆ.

ಅಮರ್ ಎಲೆಕ್ಟ್ರಾನಿಕ್ಸ್ ಅ ಸ್ಪೋರ್ಟ್ ಟಾಯ್ಸ್ ಅಂಡ್ ಗಿಫ್ಟ್ಸ್ ಸೆಂಟರ್ ಇದೆ ಬೋರ್ಡಿದೆ .

ಮತ್ತೆ ಈ ಪತ್ತಿನ ಅಂಗಡಿನಲ್ಲಿ ಇಬ್ಬರು ವ್ಯಕ್ತಿ ಕುಂತಿದ್ದಾನೆ.

ಎಲ್ಲಾ ರೀತಿಯ ಮದ್ದು ಕಾನಸ್ತಾ ಇದೆ.

ಇಲ್ಲಿ ಇಲ್ ಇಬ್ಬರು ವ್ಯಕ್ತಿ ನಡ್ಕೋತ ಹೊಂಟಿದ್ದಾರೆ.

ಈ ಹಾಸ್ಪಿಟಲ್ ಹೆಸರು ಶ್ರೀ ಜನನಿ ಹಾಸ್ಪಿಟಲ್ ಇದೆ.

ಮತ್ತೆ ಇಲ್ಲಿ ಮೂರು ಮಜಲು ಹಾಸ್ಪಿಟಲ್ ಇದೆ.

ಇಲ್ಲಿ ಎ_ಸಿ ಕೂಡ ಇದೆ ಲೈಟ್ಸು ಕ್ಯಾಮರಾ --

ಮತ್ತು ಇಲ್ಲಿ ಅಬ್ದುಲ್ ಕಲಾಂ ಮತ್ತು ಇಲ್ಲಿ ಒಬ್ಬ ಕ್ರಿಕೇಟರ್ದು ಪೋಟೋವನ್ನು ಇದೆ.

ಈ ಒಂದು ಪಾರ್ಕಿನಲ್ಲಿ ಒಂದು ಡಸ್ಟ್ ಬಿನ್ ಕೂಡ ಇಕ್ಕಿದ್ದಾರೆ.